ಅಂದ್ರ ನಮ್ನನೆಲ್ಲಾರ್ನು ಕಾಪಾಡ್ತಾಳ ಅನ್ನೋ ಭಾವ್ನೇರೀ. ಒಂದ್ ಮದ್ಲೇಗಿಂದ ಅದ್ನ ಪದ್ದತಿ ಇಟ್ಗೊಂಬಂದಾರಿ ಎಲ್ಲಾರೂ ಊರಾಗ. ಪದ್ದತಿ ಇಟ್ಗೊಂಬಂದಾರ ಒಂಬತ್ತ್ ದಿನಾ ದ್ಯಾಮವ್ವನ್ ಜಾತ್ರೀ ನಾವ್ ಮಾಡಿದ್ವಿರೀ ಎಲ್ಲಾರು ಕೂಡಿ. ಹೆಣ್ಮಕ್ಳು, ಗಂಡ್ಮಕ್ಳು, ಮಕ್ಳು, ಮರಿ, ಮೊಮ್ಮಕ್ಳು ಎಲ್ಲಾರೂ ಕೂಡಿ ದ್ಯಾಮವ್ವನ್ ಜಾತ್ರೀ ಮಾಡಿದ್ವಿರೀ. ಆ ದ್ಯಾಮವ್ವನ್ ಜಾತ್ರ್ಯಾಗ್ ಇಡೀ ಊರಾಗೆಲ್ಲಾ ದ್ಯಾಮವ್ವನ್ ಮೆರ್ಸಗೊಂತ ಬಂದ್ವೀರೀ ಎಲ್ಲಾ ದೊ~ ಜೋಗವ್ವ ಗೋಳು ಎಲ್ಲಾರೂ ಉದೋದ್ ಉದೋ ಉದೋ. ದ್ಯಾಮವ್ವ ನಿನ್ ನಾಲ್ಕ ಉದೋ ಅಂತೇಳಿ ಎಲ್ಲಾರೂ ಇದನ್ನ ಹ~ ಹಾಡ್ ಹೇಳಕೋಂತ್ ಎಲ್ಲಾ ಊರಾಗ ಎಲ್ಲಾ ಮೆರ್ವಣ್ಗಿ ಮಾಡಿ ರಸ್ತೆ ಎಲ್ಲಾ ತೋರ್ಣ ಆ ಎಲ್ಲಾ ಪರ್ಪರಿ ಕಟ್ಟೀ ಎಲ್ಲಾ ಶೃಂಗಾರ ಮಾಡಿರ್ತಾರೀ. ಊರಾಗ. ಊರಾಗ ಒಂಬತ್ದಿನಾ ಯ್ಯಾರು ಕುಟಂಗಿಲ್ಲಾ, ಬೀಸಂಗಿಲ್ಲಾ ಹಂಚ್ ಇಡಂಗಿಲ್ರೀ. ಹಂಚ್ ಅಂಕೃೂ ಇಡಂಗೆೇಲ್ಲ ಆಂದ್ರ ರೊಟ್ಟೀ ಮಾಡಂಗಿಲ್ಲಾ ಮದ್ಲ ಇಪ್ಪತ್ದೀನ್ದಗಟ್ಲೆನ ಎಲ್ಲಾ ಮಾಡಿ ಇಟ್ಗೊಂಡ ಆ ಹ್ಮ್ ಒಂಬತ್ತ ದಿನಾ ನಾವ್. ಏನೂ ಒಟ್ಟ ಬ~ ಹಂಚ್ ಇಡಂಗಿಲ್ಲ ರೊಟ್ಟೀ ಮಾಡಂಗಿಲ್ಲಾ ಚಪಾತಿ ಮಾಡಂಗಿಲ್ಲಾ. ಒಂಬತ್ತ್ ದಿನಾ ಆಗುವಸ್ಟ್ ರೊಟ್ಟಿೀನ ಮಾಡಿಟ್ಕೊಂಡಿರ್ತೇವ್ರೀ ಮನ್ಯಾಗ ಮಾದ್ಲಿ ಮಾಡ್ತೇವಿ ಬಂದ್ ಬೀಗ್ರಗೆಲ್ಲರ್ಗಿ ಎಲ್ಲಾ ಊರಾಗ್ ನಮ್ ಬೀರ್ಗ ಯಾರ್ ಯಾರ್ ಇರ್ತಾರ್ ಅವ್ರಗೆಲ್ಲಾರ್ಗಿ ಹೇಳಿರ್ತೇವಿ. ಬರ್ರಿ ಜಾತ್ರೀಗ್. ಎಲ್ಲಾರೂ ಒಂದ್ ಸೀರಿ ಊಟ್ಗೊಂಡ ಮತ್ತ್ ಉಡಿ ತುಂಬ್ಕೊಂಡ್ ಮನಿ ಹೆಣ್~ ಮನಿ ಹೆಣ್ಮಕ್ಳನ ಎಲ್ಲಾರ್ನೂ ಕರಿಬೇಕು ಅವರ್ಗ ಹಸ್ರ ದುರ್ಗವ್ವನ್ನ ಕುಂದ್ರಸ್ತಾರ ದ್ಯಾಮವ್ವ ದುರ್ಗವ್ವ ಕುಂಡ್ರಸ್ಕೋಂಡ್. ಎಲ್ಲಾರೂ ಜಾನ್ಪದ್ ಹಾಡು ಗೀಗೀ ಹಾಡ್ ಹೇಳಿ ಒಂಬತ್ತ್ ದಿನಾ ಆಕಿನ್ನ ವಿಜೃಂಭಣೆಯಿಂದ ಆಕಿ ಜಾತ್ರೀ ಮಾಡಿ ಎಲ್ಲರೂ ಊರ್ ಹೆಣ್ಮಕ್ಳು ಹ್ಮ್ ಮಮ್ಮಕ್ಳನ ಮರೀನ ಮಕ್ಕಳ್ನ ಎಲ್ಲಾರ್ನೂ ಕರ್ಕೋಂಬದೀರ್ತಾರೀ. ಕರ್ಕೊಂಬಂದ್ ಜೋಕಾಲಿ ಆಡ್ತರಾ ಆಟಾ ಆಡವೂ ಎಲ್ಲಾ ಗೀಗೀ ಪದಾ ಹಾಡವೂ ಮತ್ ಜಾತ್ರ್ಯಾಗ್ ಎನ್ ಮಾಡ್ತಾರೀ ಎಲ್ಲಾರೂ ಒಂದೊಂದ್ ದೀವ್ಸ್ ಒಂದೊಂದ್ ಓಣಿಯರು ಒಂದೊಂದ್ ಉಡಿ ಸ್ವಾಮಾನ ಒಯ್ತಾರೀ. ಉಡಿ ಸ್ವಾಮಾನ ಒಯ್ದು ಕುದ್ರೀ ಮ್ಯಾಲೆ ಮೆರ್ವಣಿಗಿ ಮಾಡ್ಕೊಂತ ಆ ಗ ಇದ್ ಸಾರೋಟಾ ತರ್ಸೀರ್ತರ್ರೀ ಸಾರೋಟ್ದಾಗ ದ್ಯಾಮವ್ವನ್ ಕುಂಡ್ರಸ್ತಾರಾ ದ್ಯಾಮವ್ವನ್ ಕುಂಡ್ರಸಿ ಮೆರ್ವಣಿಗಿ ಮಾಡ್ಕೊಂತ್ ದೊಡ್ಡ ಮಾಲಿರೀ ದೊಡ್ಡ ಮಾಲಿತಗೊಂಡ್. ಒಂದ್ ಐದ್ ಸಾವ್ರರೂಪಾಯ್ಕ ಒಂದ್ ಮಾಲಿ ಒಂದ್ ಓಣಿಯರ್ ಒಂದೊಂದ್ ಮಾಲಿ ತಗೊಂಡ ಹೋಗಿ ಮಾಲಿ ಹಾಕ್ತಾರೀ ದ್ಯಾಮವ್ವಗ ಎಲ್ಲಾರೂ ಉಡಿ ತುಂಬ್ಕೊಂಡ್ ಕಂಕ್ಣಾ ಕಟ್ಕೊಂತಾರ ಉಡಿ ತುಂಬ್ತಾರ ಮತ್ತ ದ್ಯಾಮವ್ವಗ ಅ ಎಲಿ ಅಡಿಕಿ ಹ್ಮ್ ಅಕ್ಕಿ. ಅ ಉತ್ತತ್ತಿ ಎಲ್ಲಾನೂ ತೊಗೊಂಡ ದ್ಯಾಮವ್ಗ ದಿನ~ ವ ವ ವಂದೊಂದ್ ಓಣಿಯರ್ರ ಒಂದೊಂದ್ ದಿನಾ ಎಲ್ಲಾರ್ಗಿ ಉಡಿ ತುಂ~ ಅ ಬ ಉಡಿ ತುಂಬ್ತರಾ ದ್ಯಾಮವ್ಗ ಮತ್ತ ಅಲ್ಲಿ ಹೋಗಿ ಕುಂತಿಂದ. ದ್ಯಾಮವ್ಗ ಊರಾಗ ಕ್ವಾಣಾ ಬಿಡ್ತಾರಿ. ಊರಾಗ ಕ್ವಾಣಾ ಬಿಟ್ರ್ ಕ್ವಾಣಾದ್ ಕ್ವ~ ಎಲ್ಲಾರೂ ಮದ್ಲಿನ್ ಪದ್ದತಿ ಏನ್ ಇತ್ತರಿ? ಕ್ವಾಣಾ ಕಡ್ದ ದ್ಯಾಮವ್ವಂದು ಇದು ಮ~ ದೇವ್ತೀ ಮಾಡ್ತರಾ ಅಂತಿತ್ತ ಅದ ಸರ್ಕಾರದರ್ ಬಂದ್ ಮಾಡ್ಬಿಟ್ಟಾರೀ ಅದ್ನ. ಸರ್ಕಾರ್ದರ್ ಬಂದ್ ಮಾಡಿದಕ್ಕ ಆ ಕ್ವಾಣಾನೂ ಕಡ್ಯಂಗಿಲ್ಲಾ ಏನಿಲ್ಲ ಮೊದ್ಲಿನ್ ಹಿರ್ಯಾರೂ ಕ್ವಾಣಾಕಡಿತಿದ್ರರೀ ಕ್ವಾಣಾಕಡ್ದ ದ್ಯಾಮವ್ವಂದು ಜಾತ್ರೀ ಅಂತಿದ್ರೂ. ಈಗ್ ಹಂಗಲ್ಲಾ ಈಗ ದ್ಯಾಮವ್ವಂದ್ ಕ್ವಾಣಾ ಕಡ್ಯಂಗಿಲ್ಲಾ. ಈಗ್ ಮತ್ ಎಲ್ಲಾರು police ರ್ರು ಗೀಲಿಸ್ರು ಬಂದ್ ಬಿಡ್ತಾರಿ ಓಡಿ ನಾವ್ ಕ್ವಾಣಾಕಡ್ಯಾಕ್ ಹೋದ್ವಂದ್ರ. police ರ್ರು ಗೀಲಿಸ್ರು ಎಲ್ಲಾ ಹಿಡ್ಕೊಂಡ್ ಹೋಬಿಡ್ತರಾ ಎಲ್ ಜೆ~ ಜೆ~. ಜೈಲ್ನ್ಯಗ ಇರನೇವಾ ಬ್ಯಾಡ ಅಂತೇಳಿ ಏನ್ ಮಾಡ್ತರಾ ಆ ಕ್ವಾಣ್ದಂದ್ ವಂದೀಟ injection ನ್ಯಾಗ ರಗ್ತಾ ತಕ್ಕೋಂತಾರೀ ರಗ್ತಾ ತಕ್ಕೋಂಡ ಅದ್ನ ದ್ಯಾಮವ್ವನ್ ಮಕಕ್ ಹಾಕ್ತಾರೀ. ದ್ಯಾಮವ್ವನ್ ಮಕಕ್ ಹಾಕೀದ್ರ ಆಕಿ ಜಾತ್ರೀ ಅಂದ್ರ ಆಕಿ ಶಾಂತ್ಯಾದ್ಲೂ. ಅಂದ್ರ ಆಕಿ ನ್ಞ ಗು~ ಗು~ ದ್ಯಾಮವ್ವ ಕ್ವಾಣಾಕಡ್ದಿದ್ ರಕ್ತಾ ಹಾಕಿ ಮಕಕ್ಕ ಹಾಕಿದ್ರ ಆಕಿ ಶಾಂತ್ಯಾಕಳಾ ಅಂತ್ ನಮ್ ಊರಾಗ ಪದ್ದತಿ ರೀ ಅದೊಂದ್ . ಮದ್ಲೇ ಗಿಂದನೂ ಯವಾಗಿದ್ರೂ ಆ ಪದ್ದತಿ ಮಾಡ್ತಾ ರೀ ಹಿಂಗಾಗಿ ನಾವ್ ಅದನ್ನ ಇದು ಮಾಡಿಲ್ರಿ ಅದನ್ನ ಆ ಪದ್ದತಿನ ಯವಾಗಿದ್ರೂ ನಾವೂ ಇದನ್ನ ಮುಂದ್ ವರ್ಸಕೊಂತನ ಬಂದೆವ್ರಯ್ಯಾ ಹಿಂಗಾಗಿ ಆ ದ್ಯಾಮವ್ವನ್ ಜಾತ್ರೀನ. ಪ್ರತಿಯೊಬ್ಬರೂ ಮನಿ ಮನಿ ಮನಿ ಎಲ್ಲಾ ಸಾರ್ಸಿ ಎಲ್ಲಾ ಮಾಡಿ ರಂಗೋಲಿ ದಿನಾ ಸಂಜಿಮುಂದ್ ರಂಗೋಲಿ ಹಾಕಿ ಪ್ರತಿಯೊಬ್ರೂನೂ ಅದನ್ನ ಜಾತ್ರೀನ ಅಗ್ದೀ ಬಾಳ್ ಸೆಡ್ಗರಿಂದ ಮಾಡ್ತಿವ್ರೀ.

ಒಂದು ಪರಿಸರ ಅಂದ್ರೆ ನಮ್ಮ ಆ ಸುತ್ತಮುತ್ತಲಿನ ಆ ಗಿಡ, ಮರ, ಬೆಟ್ಟ, ಗುಡ್ಡ ಇದು ಜೀವಿಗಳು ಎಲ್ಲಾ ಇದನ್ನೆಲ್ಲ ಪರಿಸರ ಅಂತ ಹೇಳುದು. ಆ ನಮ್ಗೆ ಮೊದ್ಲು ಎಲ್ಲಾ ಮಳೆ ಎಲ್ಲ ಜಾಸ್ತಿ ಇತ್ತು. ಕಾಡಿನಲ್ಲಿ ಮರಗಳು ಜಾಸ್ತಿ ಇದ್ದು. ಈಗ ಮಳೆಯಿಲ್ಲ ಕಡಿಮೆ ಮಳೆ ಮರಗಳನ್ನೆಲ್ಲ ಕಡಿಯುತ್ತಾರೆ. ಹ್ಮ್ ಈಗಿನ ಹವಾಮಾನಕ್ಕು ಮುಂಚಿನ ಹವಾಮಾನಕ್ಕು ಎಲ್ಲ ವ್ಯತ್ಯಾಸ ಉಂಟು. ಆ ಹವಾಮಾನ ಸರಿಯಾಗಿಲ್ಲ ನಾವು ಮನೆಯಲ್ಲಿ ಸುತ್ತಮುತ್ತ ಪರಿಸರವನ್ನು ಸ್ವಚ್ಚವಾಗಿಡಬೇಕು. ಹ್ಮ್ ಈಗ ಒಂದು ಕಸ ಈಗ ಎಲ್ಲ ಮುಂಚೆಯವರೆಲ್ಲ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಚಂದ ಮಾಡಿಡ್ಬೇಕಂತ ಕಸಕ್ಕೆಲ್ಲ ಬೆಂಕಿ ಹಾಕಿ.

ಇದು ಮಾಡ್ತಾರೆ ಪರಿಸರ ಎಲ್ಲ ಅವರಿಗೆ ಆಗ ಅಷ್ಟು ಜ್ಞಾನ ಇಲ್ಲ. ಅಂದ್ರೆ ಈ ಕಸನ್ನೆಲ್ಲ ಸುಡ್ಬಾರ್ದು ಅದರಿಂದ ಗಾಳಿ ಎಲ್ಲ ಅದು ಒಂದು ಹೊಗೆ ಎಲ್ಲ ಇದಾದ್ರೆ ಪರಿಸರ ಹಾಳಾಗ್ತದೆ ಅದೆಲ್ಲ ಅವರಿಗೆ ಮುಂಚೆ ಗೊತ್ತಿಲ್ಲ. ಆ ಈಗ ಎಲ್ಲ ಇದು ಮಾಡ್ತಾರೆ ಈಗ ಸ್ವಲ್ಪ ಎಲ್ಲ ಜನ್ರಿಗೆಲ್ಲ ತಿಳುವಳಿಕೆ ಇದೆ ಹಾಗಾಗಿ ಪರಿಸರವನ್ನು ಆ ಈಗ ಇದು ಪಂಚಾಯತಿ ಅವರದೆಲ್ಲ ಬರ್ತಾರೆ ಗಾಡಿಯಲ್ಲಿ ಆ ಕಸನ್ನೆಲ್ಲ ವಿಲೇವಾರಿ ಮಾಡಿ ತಕೊಂಡ್ ಹೋಗ್ತಾರೆ. ಸುಡ್ಬಾರ್ದು plastic ಇದನ್ನೆಲ್ಲ ಸುಟ್ರೆ ನಮ್ಗೆ ದೇಹಕ್ಕೆಲ್ಲ ಅದು ಹೊಗೆ ಹೋಗ್ಬಾರ್ದು ಅದೆಲ್ಲ ಮನುಷ್ಯನಿಗೆ ಸ್ವಲ್ಪ ತಿಳುವಳಿಕೆ ಬಂದಿದೆ. ಮುಂಚೆ ಅವರೆಲ್ಲ ಅಷ್ಟು ಗೊತ್ತಿಲ್ಲ ಮುಂಚೆ ಅವರೆಲ್ಲ ಕಸ ಅದೆಲ್ಲ ಸ್ವಚ್ಛ ಮಾಡುವುದಂದ್ರೆ ಎಲ್ಲ ಬೆಂಕಿ ಹಾಕಿ ಸ್ವಚ್ಛ ಮಾಡುದು. ಹಾ ಆ ಇದೆಲ್ಲ ಮರ ಕಡ್ಡಿ ಕಸ ಎಲ್ಲ plastic, paper ಇದನ್ನೆಲ್ಲ ಹಾಕ್ಬಾರ್ದು ಬೆಂಕಿಗೆ. ಅದನ್ನೆಲ್ಲ ಕಸದವರಿಗೆ ಕೊಟ್ಟು ಪರಿಸರವನ್ನು ಉಳಿಸ್ಬೇಕು ನಾವು.

ನಾವೇ ಹಾಳ್ ಮಾಡ್ಬಾರ್ದು ನಮ್ಮ ಪರಿಸರವನ್ನು ಸುತ್ತಮುತ್ತಲಿದೆಲ್ಲ ಹ್ಮ್ ಮತ್ತೆ ಗಿಡ ಮರನ್ನೆಲ್ಲ ಜಾಸ್ತಿ ಬೆಳೆಸ್ಬೇಕು ನಾವು. ಮರಗಳನ್ನೆಲ್ಲ ಕಡಿಬಾರ್ದು ಅವರಿಗೆಲ್ಲ ಹೇಳ್ಬೇಕು ಮರ ಎಲ್ಲ ಕಡ್ದ್ರೆ ನಮ್ಗೆ ಮಳೆ ಎಲ್ಲ ಬರುವುದಿಲ್ಲ. ಈಗ ಎಲ್ಲಾ ಕಡೆ ನೋಡಿದ್ರು ಎಲ್ಲ ಮರಗಳನ್ನು ಕಡ್ದು ಮನೆ ಮನೆ ಎಲ್ಲ ಮಾಕ್~ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕಾಡಿನಲ್ಲಿ ಎಲ್ಲ ಮರ ಕಡ್ದು ಎಲ್ಲ ತಕೊಂಡು ಹೋಗ್ತಾರೆ ಆ ವ್ಯಾಪಾರ ಮಾಡ್ತಾರೆ ಮರ ಎಲ್ಲ ಕಡ್ದು. ಪ್ರಾಣಿಗಳಿಗುಸ ಇದಾಗ್ತದೆ ಮರ ಎಲ್ಲ ಕಾಡೆಲ್ಲ ಬೇಕಲ್ಲ ಪ್ರಾಣಿಗಳಿಗುಸ ಹಾಗೆ ಮರ ಎಲ್ಲ ಕಡಿಬಾರ್ದು ಅಂತ ಅವರಿಗೆ ನಾವು ಹೇಳ್ಬೇಕು ಗೊತ್ತಿಲ್ಲದಿದ್ದವರಿಗೆ. ಮುಂಚೆ ಎಲ್ಲ ಆ ಅಷ್ಟು ಇದಿಲ್ಲ ಈಗ ಎಲ್ಲ ಸ್ವಲ್ಪ ಈಗ ಕಸ ಅದೆಲ್ಲ ಬೆಂಕಿ ಎಲ್ಲ ಹಾಕುವುದಿಲ್ಲ ಪರಿಸರವನ್ನು ಸ್ವಚ್ಛ ಮಾಡ್ಬೇಕನ್~ ನಾವು ಕಸವೆಲ್ಲ ಹಸಿಕಸ ಬೇರೆ ಒಣಕಸ ಬೇರೆ ಎಲ್ಲಾ ಕೊಡ್ತೇವೆ. Plastic ಅದರಲ್ಲಿ ಬರುವ ಹೊಗೆಯಿಂದ ನಮ್ಮ ಜೀವಕ್ಕೆಲ್ಲ ಅದು ಆ ಕೆಟ್ಟ ಹೊಗೆ ಎಲ್ಲ ಹೋಗ್ಬಾರ್ದು ನಮ್ಗೆಲ್ಲ ಖಾಯಿಲೆ ಎಲ್ಲ ಬರ್ತದೆ. ಹ್ಮ್ ನಾವು ನಮ್ಮ ಮನೆ ಸುತ್ತಮುತ್ತ ಗುಡ್ಡ ಬೆ~ ಬೆಟ್ಟ ಪ್ರದೇಶ ಎಷ್ಟು ಚಂದ clean ಮಾಡಿ ಇಟ್ಟಷ್ಟು ನಮ್ಮ ಆರೋಗ್ಯಕ್ಕೆ ನಮ್ಗೆ ಒಳ್ಳೇದು. ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಚಂದ ಆಗಿ ಇಡ್ಬೇಕು ನಾವು. ನಮ್ಮ ಮನೆ ಅಂಗಳದಿಂದ ಶುರುವಾಗಿ ಎಲ್ಲಸ ಈಗ ಅಷ್ಟು ಎಲ್ಲ ಯಾರು ಇದ್ ಮಾಡಿ ಕೊಡುದಿಲ್ಲ. ಆವಾಗ ಎಲ್ಲ ಸ್ವಲ್ಪ ಹಾ ಅಷ್ಟೇ ಮುಂಚಿನವರು ಅದು ಸುಟ್ಟು ಹಾಕುದು ಕಸ ಅಂದ್ರೆ ಸುಟ್ಟು ಹಾಕು ಬಿಡುದು. ಮುಂಚೆ ಎಲ್ಲ ನಮ್ಮ ಅಜ್ಜಿಯವರೆಲ್ಲ ಅದ್ರಲ್ಲೇ ಈ ಮರುದಿನ ಬಿದ್ದ ಬಿಜಿಕ್ರೆ ದರ್ಲೆ ಹೇಳ್ತಾರಲ್ಲ ಅದು. ದರ್ಲೆ ಎಲ್ಲ ಒಣಗಿದ ಆ ಮರದ್ದು ಎಲೆಗಳನ್ನೆಲ್ಲ ತಕೊಂಡು ಹೋಗಿ ಅಡಿಗೆಲ್ಲ ಮಾಡ್ತಾ ಇದ್ರು. ಈಗ ಅವರು ಈಗ ಎಲ್ಲ ಯಾರ್ ಅಡಿಗೆ ಮಾಡ್ತಾರೆ. ಈಗ ಅವರೆಲ್ಲ ಅಡಿಗೆ ಮಾಡುವುದಿಲ್ಲ ಅದೆಲ್ಲ ಅವರಿಗೆ ಗೊತ್ತೇ ಇಲ್ಲ. ಈಗಿನವರೆಲ್ಲ ಇದು gas cylinder use ಮಾಡಿ ಎಲ್ಲ ಇದ್ ಮಾಡುವುದು. ಮುಂಚೆ ಎಲ್ಲ ಒಲೆ ಒಲೆ ಈಗಲೂ ಉಂಟು ಒಲೆ ಇಲ್ಲ ಅಂತ ಅಲ್ಲ ಆದ್ರೆ ಹ್ಮ್ ಅಷ್ಟಿಲ್ಲ ಸ್ವಲ್ಪ ಕ~ ಎಲ್ಲ ಕಡಿಮೆ. ಬೆಲೆ ಒಂದ್ gas cylinder ಗೆ ಅದರ ಬೆಲೆ ಎಷ್ಟು ಜಾಸ್ತಿ ಆಗಿದ್ರೂ ಅದನ್ನೇ ತರ್ತಾರೆ ಹೊರ್ತು. ಮನುಷ್ಯ ಈ ತರ ಇದರಲ್ಲಿ ಎಲ್ಲ ಅಡಿಗೆ ಮಾಡುದಿಲ್ಲ. ನಮ್ಗೆ ಆರೋಗ್ಯಕ್ಕೆ ಮತ್ತೆ ಒಳ್ಳೆದಲ್ಲ ಅದೆಲ್ಲ. ನಮ್ಗೆ ಇದೆಲ್ಲ ಇದೇ ಒಳ್ಳೇದು ಅಡುಗೆ ಮಾಡುದು ಸೌದೆಯಿಂದ ಎಲ್ಲ.

ಅದು ನಮ್ದು ಪರಿಸರ ಅಂದ್ರೆ ಇದೇ ಸ್ವಚ್ಚವಾಗಿ ಇಡ್ಬೇಕು.

ಆ ವಾಹನ ಎಲ್ಲ ಕಡಿಮೆ ಮಾಡ್ಬೇಕು ವಾಹನ ಸಂಖ್ಯೆ ಜಾಸ್ತಿ ಆಗಿದೆ ಈಗ. ವಾಹನಕ್ಕೆ ಅಂದರೆ road ಗೆ ಒಂದುಸ ಪುರ್ಸೊತ್ತೇ ಇಲ್ಲ road ಗೆ . ಅಲ್ಲಿ ವಾಹನ ಎಲ್ಲ ಕಡಿಮೆ ಆಗ್ಬೇಕು ಇನ್ನು ಪರಿಸರ ಮಾಲಿನ್ಯ ಎಲ್ಲ ತಡಿಬೇಕಂದ್ರೆ ಹೊಗೆ ಧೂಳು ಇದರಿಂದ ಎಲ್ಲ . ಆ ಕಾರ್ಖಾನೆ ಎಲ್ಲ ಕೆಲವು ಹೊಗೆ ಬಿಡ್ತದೆ ಅದು ಕೆಲವು ಹೊಗೆ ಎಲ್ಲಾ ಇಲ್ಲ ಆ ದೇಹಕ್ಕೆಲ್ಲ ಹಾನಿ ಮಾಡುವದು ಹೊಗೆ ಎಲ್ಲ. ಅದನ್ನೆಲ್ಲ avoid ಮಾಡ್ಬೇಕು ಯಾರು ಬಂದ್ ಮಾಡುವುದು ಅದನ್ನೆಲ್ಲ ಬಂದ್ ಮಾಡ್ಬೇಕು. ಕೆಲವು ನಮ್ಗೆ ಅಗತ್ಯ ಬೇಕಾದ ಮಾತ್ರ ಎಲ್ಲ open ಇಡ್ಬೇಕು. ಈಚೆ ನಮ್ಮ side ಎಲ್ಲಾ ಆಚೆ ನಾಗಾರ್ಜುನ ಅದರದೆಲ್ಲ ಬರುವ ವಿಷ ಗಾಳಿಯಿಂದೆಲ್ಲ ಮನುಷ್ಯರಿಗೆ ಮೈಯೆಲ್ಲಾ ತುರಿಸ್ಲಿಕ್ಕೆ ಇದೆಲ್ಲಾ ಶುರುವಾಗ್ತದೆ. ಅದು ಅವ್ರಿಗೆ ಹತ್ರದವರಿಗೆ ಗೊತ್ತಾಗುದಿಲ್ಲ ನಮ್ಗೆ ಇಲ್ಲಿ ದೂರದಿಂದ ದೂರದವರಿಗೆ ಇದೆಲ್ಲಾ ಇದಾಗ್ತದೆ effect ಆಗ್ತದೆ ಅದೆಲ್ಲ tension .

ಎಲ್ಲ ನಮ್ಗುಸ ಎಲ್ಲ ಇದು ಆಗಿದೆ ಅದ್ರಿಂದೆಲ್ಲ ಮೈ ಮಕ್ಕಳಿಗೆಲ್ಲ ತುರ್ಸುದು ಅದು ಹೊಗೆಯಿಂದನೇ ಎಲ್ಲ.

ಹಾ ನಾನ್ಸ ಆರಾಮ್ ಇದ್ದೇನೆ ಮನೇಲೆಲ್ಲ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ ಕುಡಿದ್ಯಾ ಚಾ ಕುಡಿದ್ಯಾ? ಹಾ ಚಾ ಎಲ್ಲಾ ಕುಡ್‌ದಾಯ್ತು ನಿಂದಾಯ್ತಾ? ಹೂ ನಂದಾಯ್ತು ಏನ್ special ? Special ಎಂತವ ಎಂತ ಇಲ್ಲ ದೋಸೆ as usual ನಮ್ಮ ಮನೆಯಲ್ಲಿ ಎಲ್ಲಾ same ಅಲ್ಲಾ.

ನಮ್ಮನೇಲ್ ಇವತ್ತು ನೀರ್‌ದೋಸೆ. ಹೌದಾ ಅಣ್ಣ ಎಂತ ಮಾಡ್ತಾನೆ ಬಂದಿದ್ದಾನ? ಬಂದಿದಾನೆ ಎಂತ ಇಲ್ಲಿ ತರ್ಲೆ ಅಲ್ಲಿ ನೋಡು. ಹೌದಾ ಏನಿಲ್ಲ ನಂಗೆ ಹೀಗೆ ಮ~ ಕೂತ್ಕೊಂಡಿದ್ದಲ್ಲಾ bore ಆಗ್ತಾ ಇತ್ತು ಆಗ ಎಣಿಸುವಾಗ ನಮ್ಮ college day ಯದ್ದು ಎಣಿಸ್~ ಎಣಿಸಿತು. College day ದ್ದು ಅದ್ ಮರೀಲಿಕುಂಟಾ? ಅದೇ ಆಗ್ತದ ಇಲ್ವಾ ಆಗ್ತದ ಇಲ್ವಾ last moment college day college day ತನಕ ಕೂಡ ನಮ್ಗೆ ಅದು tension ಅಲ್ಲೇ ಇತ್ತಲ್ಲಾ? ಅದ್ದೇ ಅಲ್ಲ ಮಾರಾಯ್ತಿ ಅದು already ಸಂಪತ್ sir ಹೇಳಿದ್ದಾರೆ juniors ಹತ್ರ ಆಗ್ತದೆ college day ಅಂತ but reveal ಮಾಡ್ತಿರ್ಲಿಲ್ಲ ಗೊತ್ತಾಯ್ತಾ? ಹಾ ಹೌದು but ನಾವ್ ಅದನ್ ಎಷ್ಟು tension ಆಗಿತ್ತು ಹೇಳಿದ್ರೆ last moment song ready ಯಾಗಿ practice ಮಾಡಿ ಎಲ್ಲಾ ಆಗಿತ್ತು ನಾವ್ ಅದು ಒಂದು ವಾರ ಮುಂಚೆ start ಮಾಡಿದ್ವಿ dance practice ನೆನಪುಂಟಾ? ಎಂತಾ ಒಂದು ವಾರ ಮುಂಚೆ ನಾವು ಜೂನಲ್ಲಿ start ಮಾಡಿದ್ದೇವೆ ಪ್ರತೀಕ್ಷಾ ಮನೇಗ್ ಬಂದು. ಹಾ ಹೌದು ಹಾ ಹೌದೌದು ಅವ್ಳು ಮನೆಗೆ ಬಂದಿದ್ಲಲ್ಲಾ practice ಮಾಡಲಿಕ್ಕೆ ಎಷ್ಟು miracle ಮಾಡಿದ್ದೇವೆ ಹೇಳಿದ್ರೆ ಅದು last ತನಕ ಆಗ್ತದ ಇಲ್ವಾ ಆಗ್ತದ ಇಲ್ವಾ ಡಿಗ್ ಡಿಗ್ ಡಿಗ್ ಅಲ್ಲೇ ಇತ್ತಲ್ಲಾ ಅಂತೂ ಇಂತೂ ಒಂದು ನಡೀತು last ಗೆಸ ನಮ್ದು.

ಹಾ costume ಮೊಂದು ಅಲೆದಾಟ ಎಷ್ಟು ಇತ್ತಲ್ಲಾ ?

Song set ಮಾಡಿದ್ದು ಹಿಂದಿ ಬೇಡ ತಮಿಳ್ ಬೇಡ ಅದು ಬೇಡ ಇದು ಬೇಡ last ಗೆ ಎಲ್ಲಾ ತಮಿಳೇ ಬಂದದ್ದು ಅದು ಪುನಃ last moment ಗೆ ಇನ್ನೊಂದು song add ನೆನಪುಂಟಾ last song ?

ಹಾ ಸುಹಾನಂದು last ಗೆ ಅವಳೊಂದು add ಮಾಡಿಸಿದ್ದು. ಹೌದು ಎಷ್ಟು ಗಮ್ಮತ್ ಅಲ್ಲಾ? ಹಾ ಅದು ಪುನಃ ಅವತ್ತೆಲ್ಲ ಅಹ್ last ಗೆ ಎಂತ ಇದ್ದಾಗಿತ್ತಲ್ಲ ಗಲಾಟೆ ಆಗಿತ್ತಲ್ಲ ನಮ್ದು dance ಆಗ್ತದಾ ಇಲ್ವಾ ಅಂತ ಅದೊಂದು tension

ಹಾ ನ practice time ಅಲ್ಲಿ ಮತ್ತೆ ಮಂಗ ಬರ್ತಿ ಬರಲ್ಲ ಅಂತ ಹೇಳಿ. ಹೌದು ಬರ್ತೇನೆ ಬರುದಿಲ್ಲ ಬರ್ತೇನೆ ಸ್ವಲ್ಪ ಜಗಳ ಆದ್ರೆ ಸಾಕು ನಾನ್ ಬರುದಿಲ್ಲ ಹೌದೂ ಸೀದ ಹೋಗಿ ಕೂತಿದ್ದಾಳೆ ಗೊಂಬೆ ತರ. ಎಂತ ಸಿಟ್ಟು ಬರುದಲ್ಲಾ ಗಮ್ಮತ್ ಆಗಿದೆ ಮಾತ್ರ practice time ಮಾತ್ರ ನಮಗೆಂತ class ಆಗುವಾಗ practice ಗೆ time ಮೇ ಇರ್ತಿರ್ಲಿಲ್ಲ. ಮತ್ತೆ fest ಟುಸ ಇತ್ತಲ್ಲಾ ಆ time ಮಲ್ಲಿ.

ಅರ್ಧ ನಮ್ಗೆ ಅಲ್ಲಿ ಹೋಗ್ಲಿಕಿತ್ತು ಅಲ್ಲಿ ನಮ್ಗೆ work ಇತ್ತಲ್ಲಾ? ಹಾ ಅದು mix ಅಗಿ ಇದು ಎಲ್ಲಾ ಮಾತ್ರ ಅಂತೂ ಇಂತೂ ಆಯ್ತು fest ಆಯ್ತು college day ಮಾಡಿದ್ರು. ಹೌದು ಮಾರೇತಿ ಪುಣ್ಯಕ್ಕೆ result ಸಾ ಬೇಗ ಬಂತು ಈ ಸಲಿ. ಹಾ ಹೌದು result ಸ ಬಂತಲ್ಲ ಹಾ ಮತ್ತೆ? ಮತ್ತೆ ಹೇಳ್ಬೇಕು ಮಾರೇತಿ bore ಅಗ್ತದೆ ಮನೆಲ್ಲಿ. ಅಲಾ ಅದೇ college life ಗೆ ಹೋಗುವ ಅಂತ ಎಣಿಸ್ತದೆ. ಹೌದು ಹರ್ಷಿತಂದು call ಇತ್ತು ಮೊನ್ನೆ.

ಮಾತಾಡ್ತಾ ಏನಿಲ್ಲ ಮಾವಸ ಮಾತಾಡ್ತಾ ಇದ್ದ ಅವಳ ಬಾಯಲ್ಲಿಸಾ ಒಂದೇ bore bore bore bore ಅವರುಸ college day college day ಯೇ ಮಾತಾಡುದು ಹೌದು college day ವೆ ಗಮ್ಮತ್ತ್ ಅಲಾ ನಮ್ದು ಅದೂ final final year ಆಗಿ ತುಂಬಾ time spend ಮಾಡಿದೆವಲ್ಲಾ. ಹಾ ಮತ್ ಕೋರೊನ ಇಲ್ದಿದ್ರೆ ಇನ್ನೆರಡು ವರ್ಷ ಸಿಗ್ತಿತ್ತು. ಹಾ ಅದುಸ ಹೌದು ಮಾತ್ರ ನಮ್ಮ batch ma'am ನವರಿಗೆ ಎಲ್ಲಾ ಇಷ್ಟ ಅಲ್ಲಯಾ ಗೊತ್ತಾಯ್ತಾ?

Backbone ಆಗಿದ್ರಲ್ಲಾ ಮತ್ತೆ ನಮ್ಮ dance ಆಯ್ತಾ ಎಲ್ಲಾ ಕೇಳ್ತಾ ಇದ್ರಲ್ಲಾ ಅರುಣ ma'am ಎಲ್ಲಾ ಮತ್ತೆ ನಮ್ಮ class ನವರು ಇದಿರ್ಲಿಲ್ಲ like enjoy ಸ ಮಾಡ್ತಿದ್ರು like ಇದುಸ ಇತ್ತು ಒಳ್ಳೆ.

ಹಾ ಹೌದು ಮತ್ತೆ study ಕೂಡ ಇತ್ತಲ್ವಾ ಹಾ ಅಂದ್ರೆ ಈಗಿನ್ juniors ನೋಡು ಹೇಗಿದ್ದಾರಂದ್ರೆ ಗೊತ್ತಲ ಹೇಳ್ತಾ ಇರ್ತಾರಲ್ಲ ಪವಿತ್ರ ma'am . ಹಾ ಹೌದೌದು ಇಲ್ಲದ್ರೆಸಾ ಆದ್ರೆ ನಮ್ಗೆ ಎಲ್ಲಾ ma'am ನವರು supportive ವಲ್ಲ ಎಷ್ಟು ಬೈದ್ರು ಕೂಡ ನಮ್ಗೆ backbone ಆಗಿದ್ರಲ್ಲಾ ma'am ನವರಿಗೆಲ್ಲಾ ನಾವು ಈಗ ಹೋದ್ರೇಸ ನಮ್ಮನ್ನ identify ಮಾಡ್ತಾರೆ. ಹಾ ಮತ್ತೆ ತಂಗಿ ಏನ್ ಕಲಿತ್ತಿದ್ದಾಳೆ? ಅವಳು tenth ಆಗಿ ಈಗ second PU ಕಲಿತಿದ್ದಾಳೆ ಇನ್ exam ಬರೀಬೇಕು ಹಾ. ಯಪ್ಪಾ ಅಂದ್ರೆ ನನ್ಗೆ ಸರಿ ನೆನಪುಂಟು online class ಆಗುವಾಗ ನಿಂದು mobile ತಂಗಿಯತ್ರ ಇತ್ತಲ್ಲಾ tenth ಅಂತ ಹೇಳ್ತಾ ಇದ್ಯಲ್ಲಾ ಎಷ್ಟು ವರ್ಷ ಓಡ್ತದೆ ಮಾರೇತಿ. ರಪ್ಪ ಓಡಿತು ಸ್ಕಂದನೇ ನೋಡು ಎಷ್ಟು ದೊಡ್‌ದಾದ ರಪ್ಪ ಎಷ್ಟ್ ಚಿಕ್ಕದಿದ್ದ

ಸ್ಕಂದನಿಗ್ ಇನ್ನೊಂದು ಈಗ ಬರ್ತದೆ ಫೆಬ್ರವರಿಯಲ್ಲಿ. ಹಾ ಇದು ಅವನಿಗೊಂದು ಜೋಡಿ ಬೇಕಲ್ಲ ಜಗಳ ಮಾಡ್ಲಿಕ್ಕೆ ನಿಂಗೆ ಹೊಡೆಯುವುದು ಕಮ್ಮಿ ಆಗಬೇಕಲ್ಲ. ಆ ಹಾ ಅದು hope ಲ್ಲಿದ್ದೇನೆ ನಾನು. ನಿಂಗೆ ಹೊಡಿಲಿಕ್ಕೆ ಜನ ಅಹ್ ಬೇಕಲ್ಲ ಹೊಡಿಲಿಕ್ಕೆ ಆಯಿತಾಗಾದ್ರೆ ಆಯಿತಾಗಾದ್ರೆ ವಂದಿತಾ ಇನ್ನೊಮ್ಮೆ next time ಮಾಡ್ವಾ.

ಎಲ್ರಿಗು ನಮಸ್ಕಾರ ಇವತ್ತ್ ನಾವು ವ್ಯವಸಾಯ ಅಂದ್ರೆ agriculture ಬಗ್ಗೆ ತಿಳಕೊಳೋನಾ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅದು ವ್ಯವಸಾಯ ಹೇಗೆ ಅದು ಹೇಗೆ ನಮ್ಮ ಭಾರತಕ್ಕೆ ಬಂತು ಅನ್ನೋದು ನಿಮಗೆಲ್ಲಾ ಗೊತ್ತೆ ಇದೆ ಏನಪ್ಪಾ ಅಂತ ಅಂದ್ರೆ ನಮಗ್ ಬಾಳ್ ವರ್ಷದಿಂದಾನು. ಆಹ್ ಈಗ ಏನಪ್ಪಾ ಸುಮಾರು ಸ್ವಾತಂತ್ರ್ಯ ಸಿಗುಕಿಂತಾ ಮುಂಚೆ ಆವಾಗಿಂತ್ರ ವ್ಯವಸಾಯನ ಪದ್ದತಿಗನುಗುಣವಾಗಿ ಜನರು ಪಾಲಿಸಿಕೊಂಡ ಬಂದಿದಾರೆ ಅದು ಒಂದು ಸಾಂಪ್ರದಾಯಕ ಅಂತಾನು ಹೇಳಬಹುದು ನಾವು ಯಾಕ ಅಂದ್ರ ಪ್ರಾಚೀನ ಕಾಲದಿಂತಾನು ಹಾಗೆ ನಡಕೊಂಡ್ ಬಂದಿದೆ ಏನಪ್ಪಾ ಅಂತ ಅಂದ್ರ ಕೃಷಿ ಭಾರತಕ್ಕ ಬಾಳ್. ಬಾಳ್ ಪ್ರಾಮುಕ್ಯತೆ ಅನ್ನ ತಂದು ಕೋಟ್ಟೈತಿ. ಈಗಿನ ಪರಿಸ್ಥಿತಿ ಹೆಂಗಪ್ಪಾ ಅಂತಂದ್ರ ಕೃಷಿ ಈಗ ಸ್ವಲ್ಪ ಬದಲಾವಣೆ ಹೊಂದಿದೆ ಉತ್ತಮವಾದ ಶೇಕಡಾ ಭಾರತದ್ದ ವಿಶ್ವದಲ್ಲಿ ಹೇಳಬೇಕಪ್ಪಾ ಅಂತಂದ್ರ. ಅರವತ್ತು ಶೇಕಡದಷ್ಟೂ ನಮ್ಮ ಆ ಕೃಷಿಯಲ್ಲಿ ಪದ್ದತಿ ಪಾಲಿಸಿಕೊಂತ ಬಂದಿದೆ ಭಾರತ. ಅದ್ರಲ್ಲೂ ಭಾರತ ಎರ್ಡನೇ ಸ್ಥಾನ ಹೊಂದೇತಿ ಯಾವದು ಉತ್ಪನ್ನದಿಂದ ಹಿಡಿದು ಕೃಷಿ ಉಳ್ವಿಕೆಯೊಳಗೆ ಭಾರತ ಇಡೀ ವಿಶ್ವದಲ್ಲೇ ಎರ್ಡನೇ ಸ್ಥಾನ ಹೊಂದೇತಿ ಆಮೇಲ ಏನಪ್ಪಾ. ಅಂತಂದ್ರ ಪ್ರತಿವರ್ಷ ನಮ್ಮ ಭಾರತದಿಂದ ಎರಡ್ನೂರ ಎಂಬತ್ತು million ton ಷ್ಟು ಉತ್ಪಾದನೆ ಮಾಡ್ತಿವಿ. ಆಮೇಲೆ ದೇಶದ GDP ಎಷ್ಟಪಾ ಅಂತಂದ್ರ ಹದಿನೈದು percent ಇದೆ ಆಮೇಲೆ ನಮ್ಮ ಇಲ್ಲಿನ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ. ಪ್ರಾಚೀನ ಅಳವಡಿಸಿಕೊಂಡು ಬಂದಿದಾರೆ ಇಲ್ಲಿ ಎಲ್ಲಾರ್ಗು ಗೊತ್ತ ಐತಿ ಹೆಂಗಪಾ ಅಂತಂದ್ರ ಇವತ್ತ್ ್ ಒಬ್ಬ doctor ಇಲ್ಲಪಾ ಅಂತಂದ್ರ engineer ಕೊರತೆ ಐತಿಪಾ ಅಂದ್ರು ಹೇಗೋ ಜೀವನಾ ನಡಸ್ತೇವ ಆದ್ರ ದೇಶದ ಬೆನ್ನೆಲುಬು ಅಂತ ಕರೀತೀವ ನಾವ್ ರೈತರಿಗೆ ಅವ್ರು ಇಲ್ಲಪಾ ಅಂತ ಅಂತಂದ್ರ ನಮ್ಮ ಜೀವನಾ. ಬಾಳ್ ಬಾಳ್ ಕಠಿಣ ಆಗ್ಬಿಡ್ತ್ರಿ ಇಲ್ಲಪಾ ಅಂತಂದ್ರ ನಾವ್ ಬದಕೋದ್ ಬಾಳ್ ಕಷ್ಟ ಆಗುತ್ತರಿ ಒಂದ ಹೊತ್ತು ಊಟಾ ಬಿಟ್ರ ಅದರ ಅರಿವು ಏನು ಅನ್ನೋದ್ ನಿಮಗ ಆವಾಗ ಗೊತ್ತ ಆಗುತ್ ಹಂಗ ನಮ್ಮ ದೇಶದಲ್ಲಿ ಊಟದ ಕೊರತೆ ಆಗ್ಲಿ ಏನೇ ಆಗ್ಲಿ ಅದು ಏನಾದ್ರು ಬಂತಪ್ಪಾ ಅಂತಂದ್ರ ಅದು ಕೃಷಿಕರಿಂದ ಮಾತ್ರ ಅವ್ರು. ದೇಶದ ಬೆನ್ನೆಲುಬು ಅಂತಾನೂ ಅವ್ರಿಗ ಕರೀತೀವ್ ನಾವ್ ನಿಮ್ಗ ಇನ್ನೊಂದ್ ಗೊತ್ತ ಐತಿ ಅವ್ರು ಕೂಡಾ ಸುಖವಾಗಿ ಏನು ಪಡೆಯೋದಿಲ್ಲ ಅವ್ರು ಹಗಲು ರಾತ್ರಿ ಎಲ್ಲಾ ಕಷ್ಟ ಪಟ್ಟು ವ್ಯವಸಾಯ ಮಾಡಿ, ಹೊಲದಲ್ಲಿ ಉಳುವಿಕೆ ಮಾಡಿ, ಬೀಜಾ ಬಿತ್ತಿ ನೀರ ಹಾಯಿಸಿ ಎಲ್ಲಾ ಸಸ್ಯ. ಆಗ್ಲಿ ಇಲ್ಲಾ ಅಲ್ಲಿ ಗಿಡ ತರಕಾರಿ, ಹಣ್ಣು ಹಂಪಲಾ ಎಲ್ಲಾದನ್ನು ಚನ್ನಾಗಿ ನೋಡಕೊಂಡು ಅದಕ್ಕ್ ರಾಸಾಯನಿಕ ಗೊಬ್ಬರಾ ಏನು ಬೇಕು ಅದ್ನೇಲ್ಲಾ ಹಾಕಿ ಚನ್ನಾಗಿ ಫಲವತ್ತತೆ ಆದ ಗೊಬ್ಬರಾ ಹಾಕಿ ಬೆಳಿಸಿ ಅದನ್ನ ಮತ್ತೆ ತಮ್ಮ ಮಾರುಕಟ್ಟೆಗೆ ಒಯ್ದು ಅಲ್ಲಿ ಮಾರಿದಾಗ. ನಾವ್ ಅದ್ನ ಕೊಂಡಕೋತೇವಿ. ಹಾಗೆ ಈಗ ನೋಡಿ ದೇಶದಲ್ಲಿ ಯಾವದೆ ಕೊರತೆ ಇರ್ಬಹುದ್ ಇವರ ರೈತರ ಅತವಾ ಕೃಷಿಗಳ ಕೊರತೆ ಇತ್ತಪಾ ಅಂತಂದ್ರೆ ನಮ್ಮ ಆ ದೇಶದ ಆರ್ಥಿಕ ಸ್ಥಿತಿ ಬಾಳ್ ಆ ಕಠಿಣವಾಗಿರುತ್ತೆ. ಇನ್ನೊಂದ್ ಏನೋ ಹೇಳೊದಪ್ಪಾ ಅಂತಂದ್ರೆ ಅವ್ರಿಗೂ. ಕೂಡಾ ಕೆಲವೊಂದ್ ಸಮಸ್ಯೆಗಳ ಇರ್ತಾವ್ರಿ ಏನಪ್ಪಾ ಅಂತಂದ್ರ ಪ್ರತಿ ವರ್ಷಾ ಮಳೆ ಆಗ್ಲಿ ಎಲ್ಲಾವು ಸರಿಯಾದ ಸಮಯಕ್ಕೆ ಬರುವಂಗಿಲ್ಲ ಎಲ್ಲವು ಕೈ ಕೊಡತಿರ್ತಾವ ಹೆಂಗಪ್ಪಾ ಅಂತಂದ್ರ ನೋಡಪ್ಪ ಆ ಹವಾಮಾನ ಪರಿಸ್ಥಿತೀನು ಬಾಳ್ ವ್ಯತ್ಯಾಸ ಐತಿ ಒಮ್ಮಿ ಮಳಿ ಆಗಿತ್ತು ಒಮ್ಮಿ ಆಗಾಂಗಿಲ್ಲ. ಹೀಗೆ ಆಮೇಲೆ ಈಗ ಭಾ~ ಭಾರತ ಬಿಟ್ಟ ಚೀನಾ ಆಗ್ಲಿ ಇಂತ ಬೇರ್ಬೇರೆ ಅಮೆರಿಕಾ ಆಗ್ಲಿ ಬೇರ್ಬೇರೆ ದೇಶಗಳಲ್ಲಿ ಆಹ್ ತಂತ್ರಜ್ಞಾನ ಎಲ್ಲಾನು ಬಾಳ್ ಅತ್ಯುತ್ತಮವಾಗಿ ಅಲ್ಲಿದೆ ಆದ್ರೆ ಇಲ್ಲಿ. ಆ ಸ್ವಲ್ಪ ಭಾರತದಲ್ಲಿ ಕೊರತೇನು ಕೂಡಾ ಇದೆ ಆಮೇಲೆ ಆರ್ಥಿಕ ಬೆಂಬಲ ಬಾಳ್ ಬಾಳ್ ಮುಖ್ಯ ಅದರ ಸಮಸ್ಯೆ ಕೂಡಾ ನಮ್ಮ ಭಾರತದಲ್ಲಿ ಬಾಳ್ ಐತಿ ಆಮೇಲೇನಪ್ಪಾ ಅಂತಂದ್ರ ಆಹ್ ಇಗಿನಕಾಲದೊಳಗ ಎಲ್ಲಾ ಕಾರಣಗಳಿಗೆ ತಂತ್ರ~ ತಂತ್ರಜ್ಞಾನವನೆಲ್ಲಾ ಉಪಯೋಗಿಸ್ಬೇಕು ಮತ್ತ ಅದನ್ನ. ಅಳವಡಿಸಬೇಕ್ ಅಂತ ಅಂತಾನೆ ಬಾಳ್ಷ್ಟು agriculture college ಗಳ start ಮಾಡ್ಯಾರ ಆಮೇಲೆ ಬೇರೊಂದು ಹುಡುಗುರಿಗೆ ಆ ವ್ಯವಸಾಯದ ಬಗ್ಗೆ ಆಗ್ಲಿ ಅದರ ಬಗ್ಗೆ ಹೆಚ್ಚು ವತ್ತಾಯ ನೀಡಿ ಅದನ್ನ ಪ್ರೋತ್ಸಾಹ ಕೊಡುದ ಅದೇ ರೀತಿಯಾಗಿ ನಾವೂನು ಕೂಡಾ. ಒಂದಲ್ಲ ಒಂದ್ ದಿನಾ ಇನ್ನು ಹೀಗೆ ಬೆಳಿತಾನೇ ಹೋಗ್ತಿವಿ ಅನ್ನೋದು ಒಂದು ನಂಬಿಕೆ ಇದೆ. ಆಮೇಲೆ ಇನ್ನೊಂದು ಏನಪಾ ಅಂತಂದ್ರೆ ಕೃಷಿ ಒಂದೇ ತರದ್ದ ಇರಲ್ಲಾ ಬರೇ ಹಣ್ಣು ಹಂಪಲಾ ಹಿಂಗೆ ಇಂತಾವನ್ನೆ ಬೆಳಸುದ ಅಂತಲ್ಲ ಅದ್ರಾಗು ಬೇರ್ಬೇರೆ ಅದಾವ ಅದ್ರಾಗ ಜೀವನ ಆಧಾರಕೃಷಿ ಅಂತಾನು ಐತಿ, ವಾಣಿಜ್ಯ ಕೃಷಿ ಐತಿ. ವ್ಯಾಪಕ ಕೃಷಿ ಐತಿ ಆಮೇಲೆ ಒಣ ಭೂಮಿ ಕೃಷಿ ಐತಿ ಹೀಂಗೆ ಹತ್ತು ಹಲವಾರು ಕೃಷಿಯ ವಿಧಗಳು ಇದೆ, ಆಮೇಲೆ ಇವತ್ತ್ ್ ನಾವ್ ಇಲ್ಲೆ ಉತ್ತರಕನ್ನಡದಲ್ಲಿ ಹೇಗೆಗ ಮಾಡ್ತೇವಿ ವ್ಯವಸಾಯನ ಮಾಡ್ತೇವಿ ಬೇರೆ ವ್ಯವಸಾಯ ನಮ~ ನಮ್ ಕಡೆ ಮಾಡುವಂತ. ವ್ಯವಸಾಯ Dakshina Kannada ದಲ್ಲಿ ಬರೋದಿಲ್ಲ ಅಂತಾ ಬೆಳೆ ಬರೋದಿಲ್ಲ ಹಂಗೆ ಆ ಆ ಇದು ದೇಶದಲ್ಲಿ ಅಂದ್ರೆ ಆ ಆ ಜಾಗದಲ್ಲಿ ಯಾವ ಮಣ್ಣಿಗೆ ಯಾವ ಫಲವತ್ತತೆಗೆ ಯಾವ ಬೆಳೆಯನ್ನ ಬೆಳಿಬೇಕ್ ಅನ್ನೋದು ತಿಳಕೊಂಡು ನಾವ್. ಅಂತಂತ ಜಾಗದಲ್ಲಿ ಅದನ್ನ ಅಷ್ಟೇ ಮಹತ್ವವಾಗಿ ಬೆಳಿತೀವಿ ಆಮೇಲೆ ಏನಪ್ಪಾ ಅಂತಂದ್ರ ಅದಕು ಅ ಕೃಷಿಗೆ ಕೂಡ ಮಹತ್ವ ಐತಿ ಹೆಂಗಪ್ಪಾ ಅಂತಂದ್ರ ನಿಮಗ್ ಎಲ್ಲರಿಗು ಗೊತ್ ಇದ್ದಂಗ ಬೆಳದರಷ್ಟೇ ನಾವು ಊಟಾ ಮಾಡೋದ್ ಅದ್ ಅವ್ರು ಬೆಳದ ನಮಗ್ ಊಟಾ ಹಾಕ್ತಾರ ಅವ್ರು ಅದಕ್ಕ್ ನಾವ್ ಏನ್ ಐತಿ. ಆಹಾರದ ಬಾಳ್ ಪ್ರಾಮುಖ್ಯತೆ ಅವ್ರಿನ್ತ್ರ ನಾವ್ ತಂದಕೋತಿವಿ, ಅವ್ರ ಏನಪ್ಪಾ ಅಂತಂದ್ರ ರಾಷ್ಟ್ರದ ಆದಾಯಕ್ಕ್ ಪ್ರಮುಖ ಕೊಡುಗೇನು ಕೂಡಾ ಇವರಿಂದಾನೆ ಬರುತ್ತೆ ಆಮೇಲೆ ಇನ್ನೇನ ಅವ್ರ ಕೈಗಾರಿಕೆ ಮಾಡ್ತಾರ್ಲಾ ಆ ಕೈಗಾರಿಕೆ ಅಭಿವೃದ್ದಿಗಳನ್ನು ಮಾಡ್ತಾರ ಅತೀ ಹೆಚ್ಚು ನಿಮಗ ಗೊತ್ ಐತಿ. ಹೆಂಗಪ್ಪಾ ಅಂತಂದ್ರ ಇತ್ತೀಚೆಗೆ ಎಲ್ಲಾ ಓದಿದವರ್ ಅದಾರ ಆದ್ರಾ ಏನಪಾ ಅಂದ್ರ ಕೆಲ್ಸಾ ಸಿಗತಿಲ್ಲಾ ಉದ್ಯೋಗ ಇಲ್ಲಾ ಹಂಗಾಗಿ ಅವ್ರು ಎಲ್ಲರೂ ಉದ್ಯೋಗ ಬೇಕ್ ಅನ್ನೋ ಕಾರಣಕೊಸ್ಕರ ಉದ್ಯೋಗ ಅವಕಾಶನ ಈ ಕೃಷಿಗೆ ವ್ಯವಸಾಯ ಮಾಡೋದರಿಂದ ನಾವು.

ಆಯ್ ಇದ್ ನಮ್ಮ ನಾನು ಇವತ್ತು ಜಾತ್ರೆ ಬಗ್ಗೆ ಮಾತಾಡ್ತಿನಿ ಜಾತ್ರೆ ಬಂದು ಚುಂಚನಗಿರಿ ಆದಿ ಚುಂಚನಗಿರಿ ಜಾತ್ರೆ ಬಗ್ಗೆ ಮಾತಾಡ್ತಿನಿ ಅಲ್ಲಿ ನಾವ್ ನಮ್ಮ ಮನೆ ದೇವ್ರು ಕೂಡ ಅದು ಅಲ್ ಆದಿಚುಂಚನಗಿರಿ ಅಂದ್ರೆ ನಮ್ ಅಜ್ಜಿ ಅವ್ರ್ ಮನೆದೇವ್ರು ಅಲ್ಲಿಗೆ ವರ್ಷ ವರ್ಷನೂ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಜಾತ್ರೆ ಇವತ್ತು ಅಂದ್ರೆ ಇವತ್ತು ನಾ ನಾ ಬೆಳಿಗ್ಗೆ ತೇರ್ ಎಳಿತರೆ ಅಂದ್ರೆ ಅದ್ರ night ಹಿಂದಿನ ದಿನ ರಾತ್ರಿ ಒ ಒ~ ಹೋಗಿ ಅಂದ್ರೆ car ಎಲ್ಲಾ ಮಾಡ್ಕೊಂಡು ಒಯ್ತಿದ್ವಿ car ಎಲ್ಲಾ ಮಾಡ್ಕೊಂಡು ಹೋಗಿ ಅಲ್ಲಿ ಮಡಕ್ಕೆಗಳನ್ನ ತಗೊಂಡು. ಆಹ್ first ಹೋದ್ ದಿನ ಏನೂ ಮಾಡ್ತಿರ್ಲಿಲ್ಲ ಮಾಮೂಲಿ ಹೋದ್ ದಿನ ಜಾತ್ರೆ ನೋಡ್ತಿದ್ವಿ ಜಾತ್ರೆಲಿ ಅಲ್ಲಿ ಕಳಸ ಪೂಜೆ ನಡಿತದೆ ಆಮೇಲೆ ಇದು ಎನೂ ಇದು ಕೊಳದಲ್ಲಿ ಸ ತೇರ್ ಎಲ್ಲಾ ಬಿಡ್ತಿದ್ರು ಆಮೇಲೆ ಜಾತ್ರೆ. ದೇವಸ್ಥಾನಕ್ ಹೋಗ್ ಪೂಜೆ ಮಾಡ್ಸೋರು ಮಾಡ್ಸ್ಬೋದು ಆಮೇಲೆ full rush ಅಂದ್ರೆ rush ಇರುತ್ತೆ ಎಷ್ಟ್ rush ಇರುತ್ತೆ ಅಂದ್ರೆ full rush ಇರುತ್ತೆ ಆಮೇಲೆ ಅಂದ್ರೆ ಅಲ್ಲಿ ಜಾತ್ರೆ ಅಲ್ಲಿ ಮೇಲ್ಕೋಟೆಯಿಂದ ಕ ಇದು ಏನು ಕಾಲಭೈರೇಶ್ವರ ಕದ್ಕೊಬಂದ್ಬುಟ್ಟು. ಆಹ್ ಮ ಜಾತ್ರೆ ಮಾಡಿರದು ತೇರ್ನ ಅಂತ ಅಲ್ಲಿ ಪ್ರತೀತಿ ಇದೆ. ಆ ಪ್ರತೀತಿ ಪ್ರಕಾರ ಅಲ್ಲಿ ಜಾತ್ರೆ ಬೆಳಗಿನ್ ಜಾವ ಆಗ ಬೆಳಗಿನ್ ಜಾವದಲ್ಲಿ ಒಂದು ಐದು ಗಂಟೆ ನಾಲಕ್ಕು ಗಂಟೆ time ಅಲ್ಲಿ ಹರಸ್ಬುಟ್ಟು ನಿಲ್ಲಸ್ತಾರೆ ಅಲ್ಲಿ ಯಾವ್~ ಯಾವ್ ಥರಾ. ಎಳಿತಾರೆ ಅಂದ್ರೆ full super ಆಗ್ ಮಾಡ್ತರೆ ಜಾತ್ರೆನ lighting arrangement ಆಮೇಲೆ ಒಂದು ಏನೂ ತುಂಬಾ ಅಂದ್ರೆ ತುಂಬಾ ನಿಟ್ಟಾಗ್ ಕಟ್ನಿಟ್ಟಾಗ್ ಮಾಡ್ತರೆ ಅದೆಲ್ಲಾ ಜಾತ್ರೆ ಎಲ್ಲಾ ಆದಮೆ ಅಂದ್ರೆ ತೇರ್ ಎಲ್ಲಾ ಎಳ್ದಾದ್ಮೇಲೆ. ಆಮೇಲೆ ಎಲ್ಲಾ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿವಿ ದೇವಸ್ಥಾನಕ್ ಹೋಗಿ ಪೂಜೆ ಮಾಡ್ಸ್ಬುಟ್ಟು ಪೂಜೆ ಮಾಡಸ್ಕ ಬಂದಿ ಆಮೇಲೆ ಮ ಅಂದ್ರೆ non-veg ಊಟ ಇರತ್ತೆ. non-veg ಕುರಿ ಅಥವಾ ಹ್ಮ್‌ ಆಡು cut ಮಾಡೋರ್ ಆಡು cut ಮಾಡ್ತರೆ almost ಎಲ್ಲಾ ಕೋಳಿ cut ಮಾಡ್ತರೆ. ಆಹ್ ಉ ಕೋಳಿ ಕತ್ತರ್ಸಿ ಆಹ್ ಪೂಜೆಥರಾ ಮಾಡಿ. ಅಲ್ಲಿ ದೇವ್ರು ಜೋಗಿ ಬಿಡ್ಸಿರ್ತರೆ ಜೋಗಿ ಬಿಡ್ಸಿರೋರ್ ಮನೇಲಿ ದೇವ್ರು ಇರುತ್ತೆ ಆ ದೇವ್ರ್ ಪಾತ್ರೆ ಮತ್ತೇ ಶಂಖ ಆಮೇಲೆ ಈ ಸಿಮ್ಣ ಅಂತ ಇರುತ್ತೆ ಮತ್ತೆ ತ್ರಿಶೂಲ ಇರುತ್ತೆ. ಅದನ್ನ ಇ~ ಇಟ್ಟು ಅದ್ರಮೇಲೆ ಅದಿಕ್ಕೆ ಆ ಮ ಪಾತ್ರೆಗೆ ಊಟ ಬಡಸ್ತರೆ ಊಟ ಬಡಸ್ಬಿಟ್ಟು ಆಮೇಲೆ ಅದ್ನ ಶಂಖ ಊದಿ. ಶಂಖ ಊದಿ ಪೂಜೆ ಮಾಡ್ತರೆ ಪೂಜೆ ಮಾಡಾದ್ಮೇಲೆ ಆಮೇಲೆ ಎಳ್ನೀರು ನಾಲಕ್ಕು ಜನಗಳಿಗ್ ಊಟ ಹಾಕಿ ಆಮೇಲೆ ನಾವು ಊಟ ಮಾಡೀ. ಆಮೇಲೆ ಅಲ್ಲೇ ಒಂದ್ಸ್ವಲ್ಪ ಹೋಗ್ಬುಟ್ಟು places ಎಲ್ಲಾ ನೋಡ್ತಿವಿ places ಎಲ್ಲಾ ನೋಡ್ತಿವಿ ಆಮೇಲೆ ಬಿಸ್ಲು ಅಲ್ವಾ ಬಿಸ್ಲಿರದ್ರಿಂದ ಚೆನ್ನಾಗಿ ತಂಪು ಪಾನೀಯಗಳ್ ಇರತ್ತೆ ಅಮೇಲೆ ಎಲ್ನೀರು ಆಮೇಲ್ ಕಲ್ಲಂಗಡಿ ಇರುತ್ತೆ. ಆಮೇಲೆ ಅಲ್ಲೆಲ್ಲಾ ಇದು purchasing ಜಾಸ್ತಿ ಇರುತ್ತೆ ಅಂದ್ರೆ ಜಾತ್ರೆಲಿ ವಿಶೇಷವಾಗಿ ಯಾರಾದ್ರು ತುಂಬಾ ಚೆನ್ನಾಗಿ ಇರತ್ ಅಲ್ವಾ ನೋಡಕ್ಕೆ ಮಾಡಕ್ಕೆ ಆಮೇಲೆ ಅಲ್ಲಿ dance ಮಾಡೋ ಇದು dancing ಗೆ ಎಲ್ಲಾ ಇರುತ್ತೆ ಆಮೇಲೆ ಮಾ~ ಮಾತ್ಗಳು. ಜನಗಳ ಜೊತೆ ಮಾತಾಡಕೊಂಡು ಗೊತ್ತಿದ್ದೊರ್ನ ಗೊತ್ತಿಲ್ದೆಇರೋರ್ನ ಎಲ್ಲಾರ್ನೂ ಮಾತಾಡ್ಸಿಕೊಂಡು ಚೆನ್ನಾಗಿ treat ಮಾಡ್ತ ಇರ್ತರೆ ಅಮೇಲೆ ಯಾರು ಎಲ್ಲಿ ಅಂದ್ರೆ ಒಂದು ಕಡೆ ಒಂದು road ಥರ ಇರುತ್ತೆ ಮತ್ತೇ ಅಲ್ಲೆಲ್ರೂ ಪೂಜೆ ಮಾಡಿ ಎಲ್ಲ ಯಾರಾತ್ರ ಬೇಕಾದ್ರೆ ಯಾರ್ ಬೇಕಾದ್ರು. ಹೋಗಿ ಊಟ ಮಾಡ್ಬೋದು ಆಥರಾ ಪದ್ಧತಿ ಅಲ್ಲಿ ಆ ದೇವಸ್ಥಾನದಲ್ಲಿ ಊಟ ಇಲ್ಲ ಅಂತ ಊಟ ಮಾಡ್ದೆ ಯಾರೂ ಹೋಗದಿಲ್ಲ ಆಥರ ಇದೆ ಅಲ್ಲಿ room ಗಳ್ ಮಾಡ್ಕೊಂಡ್ ಇರೋರು ಪೂಜೆ ಮಾಡಿ ಅದ್ನ ಇದು ಅನ್ನ ದಾನ ಮಾಡ್ತರೆ ಆಥರಾ ಮಾಡ್ಬುಟ್ಟು ಚೆನ್ನಾಗ್ ಇದ್ಮಾಡ್ತಾರೆ. ಆಮೇಲೆ ಎಲ್ಲಾನೂ neat ಆಗ್ ಎಲ್ಲಾ ಇದ್ ಮಾಡಿ ಅಲ್ಲಿ ಮಳೆ ಬರತ್ತೆ. ಅಮೇಲೆ ಆಹ್ ಮ ಅಂದ್ರೆ ಜಾತ್ರೆ ದಿನ ಮಳೆ ಬರುತ್ತೆ ಅಂತ ಪ್ರತೀತಿ ಅಲ್ಲಿ ಹಂಗಾಗಿ ಮಳೆ ಬರುತ್ತೆ ಅಂದ್ಬಿಟ್ ಎಲ್ಲಾ ಬೇಗ ಬೇಗ ಎತ್ತಿ ಇದ್ಮಾಡ್ತಾರೆ ಕೆಲವ್ರು safe ಆಗಿ ಒಂಥರಾ tent ಥರಾ. ಎಲ್ಲಾ ಹಾಕೊಂಡ್ ಇರ್ತಾರೆ ಆಮೇಲೆ ಕೆಲವ್ರು room ಮಾಡಿರ್ತಾರೆ ಅಂದ್ರೆ ಚೆನ್ನಾಗಿ ಇರುತ್ತೆ ದೇವಸ್ಥಾದಲ್ಲಿ ಅಮೇಲೆ ಕಾಲುವೆ ಗಂಗಾಧರ ಸ್ವಾಮೀಜಿ ಅವ್ರ ಇದ್ದಾಗ ತುಂಬಾ ಚೆನ್ನಾಗ್ ಮಾಡಸ್ತಿದ್ರು ಈಗ ಇರೋರು ಚೆನ್ನಾಗ್ ಮಾಡಸ್ತಾರೆ ಒಂಥರ ಚೆನ್ನಾಗಿದೆ ಜಾತ್ರೆ. ಅಲ್ಲಿ places ಉ ಅಷ್ಟೇ places ಉ ದೇವಸ್ಥಾನದಂತೂ free time ಅಲ್ ಅಂತೂ ನೋಡಕ್ super ಆಗ್ ಐತೆ. ದೇವಸ್ಥಾನದಲ್ಲಿ ಒಳಗೋಗಿ ದೇವಸ್ಥಾನನ ನೋಡಿ ಕಾಲಭೈರೇಶ್ವರ ಸ್ವಾಮಿನ್ ನೋಡ್ಬುಟ್ಟು ಅಮೇಲೆ ಕಿವಿ ಚುಚ್ಸೋರು ಕಿವಿ ಚುಚ್ಸಿ ಎಲ್ಲಿಗೆ ಇದು ಏನು ಒಂಥರ round ಕಿರದು. ಹಾಕ್ತಾರೆ ಆ ring ಉ ಆ ring ಹಾಕ್ಬುಟ್ಟು ಪೂಜೆ ಮಾಡ್ಸಿ ಅದಾದ್ಮೇಲ್ ಅನ್ನ ದಾನ ಮಾಡ್ಸಿ ಆಮೇಲೆ ಅವ್ರ್ಗೆ ಆ ದಕ್ಷಿಣೆ ಎಲ್ಲ ಕೊಟ್ಟು ಎಲ್ಲ ಪೂಜೆ ಥರಾ ಮಾಡ್ತಾರೆ ಅದು ಚೆನ್ನಾಗಿದೆ ಹ್ಮ್ಂ.

ಆ ಹಾ ಹಾ ಸಾಧ್ನ ಅವ್ರ? ಹೌದು ನಾನೇ ನೀವ್ ಶ್ವೇತಾ ಅವ್ರಾ? ಹೌದು ಆರಾಮ್ ಇದ್ದೀರಾ? ನಾನ್ ಚೆನ್ನಾಗಿದ್ದೇನೆ ನೀವ್ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೇನೆ ನೋಡ್ರಿ.

ಮತ್ತೆನ್ರೀ ಹೊಸಾ mobile ತೊಗೊಂಡಿರೇನು? ಏನೊ ಮನ್ನೆ ಮತ್ತ ಹಾ ಮನ್ನೆ status ಏನೊ ಬಿಟ್ಟಿದ್ರಿ ನೋಡ್ದೆ. ಹೌದ ಹೌದ್ ಹೌದ್ರಿ madam ನಾ ಮನ್ನೆ ನಾನ್ ಏನ್ ಮಾಡಿದೆ ಗೊತ್ತ ನನ್ನ್ mobile ತೊಗೊಂಡ್ ನನ್ನ ಮಗಾ ನೀರಾಗ ಹಾಕಿ ಬಿಟ್ಟ keypad ದ್ phone ತೊಗೊಂಡಿದ್ದೇರಿ ನಾನ.

ಇದೇನ್ ಮಾಡ್ತಿಯೇ ಇದ್ರಾಗ ಏನು ಬರಾಂಗಿಲ್ಲ ನಿನಗ ಒಂದ್ ಯಾವ್ದಾರ ತಗೊ mobile ಚೊಲೋದ ಹೊಸ screenshot ಅಂತೇಳಿ screen ದ ತಗೊಂಡ ನೋಡ್ರಿ mobile . ಹಾ ಹೌದೇನ್ರೀ ಚಲೋ ಆತ್ ಬಿಡ್ರಿ ಎಷ್ಟ್ ಬಿತ್ರೀ? ಹಾ ಬಿತ್ರೀ ಹತ್ತ್ ಸಾವ್ರ ಬಿತ್ತ್ ನೋಡ್ರಿ ಒಂದ್. ಹೌದ್ರಿ ಹಾ ಈಗೇನ್ ಬಿಡ್ರಿ ಎಲ್ಲಾರ್ ಕೈಯಾಗುನು ಇದನ ಆಗಿ ಬಿಟ್ಟೆತ್ಯಾ.

Android mobile android mobile ಅದ್ ಕರೆ mobile ಎಷ್ಟ್ ಚೊಲೋ ಅಷ್ಟ ಕೆಟ್ಟ್ ಬಿಡ್ರಿ ಅದ್. ಹೌದ್ ಹೌದ್ ಅದ್ ಮಾತ್ರ ಕರೇರಿ ಇಲ್ಲ ಮನಷ್ಯನ್ ಹಾಳು ಮಾಡ್ತೇತಿ ಉದ್ದಾರು ಮಾಡ್ತೇತಿ ಅದ. ಉದ್ದಾರು ಮಾಡ್ತೇತಿ ಹ್ಮ್ ಅಂದ್ರು ಈಗಿಂದ ಹಾ ಹಾ ಈಗೆಲ್ಲಾ ನಾವ್ ಕೇಳಾಕತ್ತೇವ್ ನೋಡಿದ್ರಿ ಇಲ್ಲೊ ಎಲ್ಲಾ. ಈಗಿನ್ ಬಾಳ ಕೆಟ್ಟ ನೋಡ್ರಿ ಈಗ ಸಾಮಾಜಿಕ ಜಾಲತಾಣ ಅಂದ್ರ computer, mobile .

ಆ ಮನಷ್ಯಾರ್ಗೆ ಎಷ್ಟ್ ಉದ್ದಾರ ಮಾಡ್ತಾವ ಅಷ್ಟ ಹಾಳು ಮಾಡಾಕತ್ತಾವು. ಹ್ಮ್ ಹುಡ್ಗುರ್ ಕೈಯಾಗ್ ಪ್ರತಿಯೊಬ್ರು ಕೈ ಒಳಗು mobile ಪ್ರತಿಯೊಬ್ರು ಕೈಯೊಳಗು mobile.